ಈ ಮೀನಿನ್ ಸ್ಮೆಲ್ ಮಾತ್ರ ತಡೆಯಕ್ಕಾಗಲ್ಲ ಅದೇ ಒಂದು.

ಈ ಚಿತ್ರದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಾಣುತ್ತಿದ್ದಾರೆ. ಈ ಚಿತ್ರದಲ್ಲಿ ಪೆನ್ಸಿಲ್ ಮತ್ತು ಡ್ರಾಯಿಂಗ್ ಶೀಟ್ ಗಳು ಜಾಸ್ತಿ ಕಾಣುತ್ತಿದ್ದಾವೆ ಮತ್ತು ಚಿತ್ರಕಲೆಯನ್ನು ಬರೀತಿದ್ದಾರೆ.

ಈ ಚಿತ್ರದಲ್ಲಿ ಹಾ ವಿನಾಯಕನ ಮೆರವಣಿಗೆ ನಡೆಯುತ್ತಿದೆ ಹಲವಾರು ಭಕ್ತಾದಿಗಳು ಸೇರಿ ಹ್ಮ್ ವಿನಾಯಕನ ವಿಸರ್ಜನೆ ಮಾಡಲು.

ಮತ್ತು ಫ್ಲೋರ್ ನ ನೆಲವು ಚೆನ್ನಾಗಿದೆ. ಇದು ಟೈಲ್ಸ್ ಹ್ಮ್ ದುಬಾರಿ ಟೈಲ್ಸ್ ನ್ನ ಅವರು ಹಾಕಿದ್ದಾರೆ.

ನನಗೆ ಈ ಚಿತ್ರದಲ್ಲಿ ಕಂಡು ಬರುವುದು ಬೈಕ್ ಷೋರೂಮ್ ಮತ್ತು ಬೈಕ್ ರಿಪೇರಿ ಮಾಡುವ ಸ್ಥಳಗಳು ಇದರಲ್ಲಿ ಅನೇಕ ಬೈಕ್ ಗಳು ಕಾಣುತ್ತಿವೆ ಅದು ಸ್ಕ್ಯೂಟಿ ಮತ್ತು.